ಗುಡಿಗೆ ಹೋಗಿ ಬೇಡ್ಕೊಂಡು ನಮ್ ನಮ್ಮ ಏನೇನ್ ಆಸೆ ಆಕಾಂಕ್ಷ ಗಳಿವೆ ಅದೆಲ್ಲ ಅಹ್ --

ನನ್ ಮೇಲೆ ನಮ್ ತಂದೆ ತಾಯಿ ಎಲ್ಲರೂ ಆರೋಗ್ಯ --

ಮದುವೆ ಮದುವೆ ಅಂತ ಬಂದಾಗ ಈ ಶಾಸ್ತ್ರಗಳು ಶಾಸ್ತ್ರೀ ಅವ್ರು ಹೇಳೋದ್ನ --

ಇದು ನಮ್ ಕಡೆ ಅಂಥರು ಮದ್ಯ ರಾತ್ರಿ ಮಾಡ್ತಾರೆ ನಮ ಒಂದ್ ನಿದ್ದೇನೆ ಬರತ್ತೆ ಅವ್ರ್ ಏನ್ ಹೇಳ್ತಾರೋ --

ಎಲ್ಲ ಆಕಾಶದಲ್ಲಿ ಯೆಸ್ಟ್ ಚೆನ್ನಾಗಿರತ್ --

ಆ ತಂಪು ಗಾಳಿಯಲ್ಲಿ ಎಷ್ಟು ನಿದ್ದೆ ಮಾಡಿದ್ರು ಕಡಿಮೆ --

ಅದ್ ಎಲ್ಲೆಲ್ಲೋ ಯಾವ ಯಾವ ಗಿಡದಲ್ಲೋ ಸಿಗತ್ತಪ್ಪಾ ಅದು ಅದ್ ಹೆಂಗ್ ಬಿಡಿಸಿರ್ತಾರೆ ಯಾವ ಕಲೆ --

ಯಾವ ತರಇವ್ ಅಅಅ ಯೋಚ್ನೆ ಮಾಡಿ ಬಿಡಿಸಿರ್ತಾರೋ ಆದ್ರೆ ಕಲ್ಲಲ್ ಬಿಡ್ಸಿದ್ ಮಾತ್ರ ಜೀವನ ಪೂರ್ತಿ ಇರ --

ಆಮೇಲೆ ಅವ್ರು ಓನರ್ ಅವ್ರು ಬೈತಾ ಇದ್ರೂ. ಬೈಸ್ಕೊಳ್ಳೋದು ಆಟ ಆಡೋದು ಅದೇ ಕೆಲ --

ಬ್ರಿಜ್ ಅಹ್ ಬ್ರಿಜ್ ಮೇಲೆ ಹೋಗ್ಬೇಕಾದ್ರೆ ಒಂದ್ ಭಯ ಇರತ್ತೆ --

ಕೆರೆಗಳು ಈ ಕೆರೆಗಳು ನೋಡಕ್ ಕಷ್ಟ ಆಗ್ಯದ ಆದ್ರೆ --

ಕೆರೆ ಹತ್ರ ಬಂದು ಕುಂತ್ಕೊಂಡು ಸಾಯ ಸಂಜೆತ ಸಾಯಂಕಾಲ ತರ ವ್ಯೂ ನೋಡೋದು --

ಅಯ್ಯೋ ಮ್ ನಾನ್ ಇಂಜಿನಿಯರಿಂಗ್ ಹೋಗೋಕಿಂತ ಮುಂಚೆ ಅದೇನ್ ಕ್ಯಾಮರಾ ಹಿಡ್ಕೊಂಡು ನೋಡ್ತಾರೋ ಏನ್ ಕಾಣತ್ತೋ ಅಂತ ನೋಡ್ದೆ --

ಇಲ್ಲಿ ನಮ್ಮಗ್ ಬಿಟ್ರೆ ಮಾತ್ರ ವಾಪಾಸ್ ಬರೋದು ಮಾತ್ರ ಚಾನ್ಸೇ ಇಲ್ಲ ಮನೆಗ್ ಅಷ್ಟು ಗಿಡಗಳು ಇದ್ರೂ ಏನೋ ತಗೋಬೇಕು ಬೆಲ್ಸ್ಬೇಕು.

ಕ್ಲಾಸ್ ರೂಮ್ ಕ್ಲಾಸ್ ರೂಮಿಗೆ ಇಗ ಓಬೇಕಂದ್ರೆ ಅಂದ್ರೆ ಫ್ರೆಂಡ್ ಬಂದಾಳ ಇಲ್ಲ ಫಸ್ಟ್ ಅದನ್ನೋಡ್ಬೇ ಬಂದ್ಲಾ ಫ್ರೆಂಡ್ ಆಯಿತು ಹೋಕ್ ಕ್ಲಾಸ್ ಕೇಳೋದು --

ಎಲ್ಲ ಎಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲಾನು ತಕೋಬೇಕು ಅನ್ಸುತ್ತೆ.